ತನ್ನ ಫೋಟೋ ವನ್ನು ತಾನೇ ತೆಗೆದುಕೊಳ್ಳಲು ನಿಂತಿರುತ್ತಾನೆ ಮತ್ತು ಹಿಂದೆ ಒಬ್ಬ ಜಿಮ್‌ ಮಾಡಲು ಕಷ್ಟಪಡುತ್ತಿದ್ದಾನೆ.

ತು ಕನ್ನಡಿಯನ್ನು ನೋಡಬಹುದು ಆ ಕನ್ನಡಿಯೊಳಗೆ ಒಬ್ಬ ಬಾಚುತಿರುವುದನ್ನು ನೋಡಬಹುದು ಮತ್ತು ಇಲ್ಲಿ ಇಬ್ಬರು ವ್ಯಕ್ತಿಗಳು ಪೋಟೋ ತೆಗೆಯುವುದು ನೋಡಬಹುದು ಮತ್ತು ಒಬ್ಬ ವ್ಯಕ್ತಿ ಜಿಮ್‌ ಮಾಡಲನು ನೋಡಬಹುದು.

ಒಂದು ಹುಡುಗ ಜೋಕಾಲಿ ಆಡುತ್ತಿರುವುದನ್ನು ನೋಡಬಹುದಾಗಿದೆ ಮತ್ತು ಎರಡು ಮರಗಳನ್ನು --